ಎರಡು ರಸ್ತೆಗಳಲ್ಲಿ ಎರಡು ರಸ್ತೆಗಳಲ್ಲಿ ಡಬಲ್ ರಸ್ತೆಗಳಿವೆ ಒಂದು ರಸ್ತೆಯಲ್ಲಿ ಬಸ್ಸುಗಳು ಹೊರಡುತ್ತೇವೆ ಇನ್ನೊಂದು ರಸ್ತೆಯಲ್ಲಿ ಕಾರುಗಳು ರಿಟರ್ನ್ ಹೋಗುತ್ತಿವೆ ರಸ್ತೆ ಬದಿ ಯಲ್ಲಿ ಲೈಟಿ ನ ಕಂಬಗಳು ಕೂಡ ಇವೆ.

ಇದು ಒಂದು ಮೂವಿ ನೋಡಲು ದೊಡ್ಡ ಒಂದು ಫಿಲಂ ಥೇಟರ್ ನಒಂದು ಚಿತ್ರಣವಾಗಿದೆ ಇಲ್ಲಿ ಕೆ_ ಎಫ್_ ಸಿ ಒಂದು ಅದ್ ಒಂದು ಬಾಕ್ಸ್ ಅನ್ನು ಇಟ್ಟಿದ್ದಾರೆ ಮತ್ತೆ ಒಳಗಡೆ ಹೋಗಲು ಒಂದು ಲಿಫ್ಟ್ ಇಟ್ಟಿದ್ದಾರೆ.

ಈ ಚಿತ್ರವು ಬೆಳಗಾಂ ನ ಒಂದು ಚಿತ್ರಣವಾಗಿದ್ದು ಒಂದು ಆಹ್ಹ್ ಒಂದು ಕಟ್ಟಡದ ರೀತಿ ಮತು ಕಳ್ಳು ನಿಂದ ಜೋಡಣೆ ಅಗಿದು ಮತ್ತೆ ಒಂದು ಗುಹೆ ಒಳಗಡೆ ಹೋಗಲು ಗುಹೆ ರೀತಿಯ ಮತ್ತೆ ಅದರ ಅಕ್ಕ ಪಕ್ಕದಲಿ ಗಿಡ ಮರಗಲೆಲ್ ಇವೆ.

ಥಿಯೇಟರ್ನ ಮುಂದೆ ಕಾರುಗಳು ಪಾರ್ಕಿಂಗ್ ಆಗಿದೆ ಇಲ್ಲಿ ಥರ್ಟಿ ಅಕ್ಟೋಬರ್ ನೋಟ ಮೂವಿಯ ಒಂದು ಅಹ್ ಪಿಕ್ಚರ್ ಒಂದು ಪೋಸ್ಟರ್ --